ಇದು ಒಂದು ಸ್ಟೇಡಿಯಂ ಐತಿ ಇದು ಬಿಜಾಪುರ್ ನಲ್ಲಿ ಐತೊ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಐತಿ ಇದು .

ನಿಮಗ ಎಂಥ ಬುಕ್ ಬೇಕು ಅಂತ ಬುಕ್ ಸಿ.ಇಟಿ. ಎಕ್ಸಾಮ್ ಸ್ಪರ್ಧಾ ವಿಜೇತ ಎಲ್ಲಾ ತರದ ಬುಕ್ ಗಳು ಸಿಗತೈತಿ ಈ ಸ್ಟೋರಿನಲ್ಲಿ .

ಫೋನ್ ಪೇ ಬಿ ಮಾಡಬೋಹದ ಈ ಪೆಟ್ರೋಲ್ ನಲ್ಲಿ ಸ್ಮೋಕಿಂಗ್ ಡ್ರಿಂಕಿಂಗ್ ನಾಟ್ ಅಲೋವೆಡ್ ಇರ್ತದ ಇಲ್ಲಿ.

ಇದು ಪೆಟ್ರೋಲ್ ಪಂಪ್ ಐತಿ ಮತ್ತು ಇದು ಬಿಜಾಪುರ್ ನಲ್ಲಿ ಐತಿ.

ಅವ್ರ ಅಯ್ರ ಇದು ವಾಟರ್ ಪೈಪ್ ಲೈನ್ ಐತಿ ಇದು ಬಹಳ ದೊಡ್ಡದಾಯಿತೀ.